ಕೋಟ್ ಅನ್ನು ಧರಿಸಿದ್ದಾನೆ. ಅವನ ಹಿಂದೆ ಬಣ್ಣ ಬಣ್ಣಗಳ --

ಈ ಚಿತ್ರದಲ್ಲಿ ಒಂದು ಬಿಳಿಯ ಕಾರ್ ನಿಂತಿದೆ ಈ ಬಿಳಿಯ ಕಾರಿ ಗೆ ಗುಲಾಬಿ ಬಣ್ಣದ ಟೇಪಿ ನಿಂದ ಅಲಂಕರಿಸಿದ್ದಾರೆ --

ಈ ಮೇಕೆಯ ಬಣ್ಣ ಕೆಂಪ್ ಕಪ್ಪುದು ಮತ್ತು ಬಿಳಿಯದಾಗಿದೆ.

ಈ ಮೇಕೆ ಮೇಕೆ ಕಸ ಕಡ್ಡಿ ಮೇಲೆ ಕೂತಿದೆ .

ಈ ಚಿತ್ರದಲ್ಲಿ ಒಂದುಬ್ಯೂಟಿ ಪಾರ್ಲರ್ ಕಾಣಿಸುತ್ತ ಇದೆ ಇಲ್ಲಿ ಒಂದು ಹುಡುಗ --

ಮತ್ತು ಹಳದಿ ಬಣ್ಣದ ಟಿ ಶರ್ಟ್ ಅನ್ನು ಹಾಕಿದ್ದಾನೆ.

ಇವನು ತುಂಬಾ ತರಹದ ಪುಸ್ತಕಗಳನ್ನು ಇಟ್ಟಿದ್ದಾನೆ.

ಅಹ್ ಕರ ಪತ್ರದಲ್ಲಿ ಫ್ರೀ ರೂರಲ್ ಹೆಲ್ತ್ ಕ್ಯಾಂಪ್ ಅಂತ ಬರೆದಿದೆ.

ತಾ ತಲೆಯ ಮೇಲೆ ಸೀರೆಯನ್ನು ಹಾಕಿದ್ದಾರೆ ಮತ್ತು --

ಬಿಳಿ ಮತ್ತು ಹಸಿರು ಬಣ್ಣದ ಬೋರ್ಡ್ ಇದೆ. ಅದರಲ್ಲಿ ಸ್ಟೇಟ್ ಬ್ಯಾಂಕ್ ಎ.ಟಿ.ಎಂ ಅಂತ ಬರೆದಿದೆ.

ಈ ಚಿತ್ರದಲ್ಲಿ ತುಂಬಾ ತರಹದ ಪೆನ್ ಗಳಿವೆ ಮತ್ತು ಪೆನ್ ಪೆನ್ಸಿಲ್ ಗಳಿವೆ.

ಇಲ್ಲಿ ತುಂಬಾ ಜನರು ಗಾಡಿಯ ಮೇಲೆ ಕುಳಿತಿದ್ದಾರೆ.

ಆ ಕಟ್ಟಡದ ಬಣ್ಣ ಕೇಸರಿ ಆಗಿದೆ.

ಒಂದು ಕೆಂಪು ಮ್ಯಾಟ್ ಇನ ಮೇಲೆ ತುಂಬಾ ತರಹದ ಮೀನುಗಳಿವೆ.

ಅದರ ಮುಂದೆ ದೊಡ್ಡ ದೊಡ್ಡ ಮರಗಳು ಕೂಡ ಇದೆ. ಚಿಕ್ಕ ಚಿಕ್ಕ ಗಿಡಗಳು ಕೂಡ ಕಾಣ್ತಾ ಇದೆ.

ನಿಂತಿದ್ದಾನೆ. ಅವನು ನೇರಳೆ ಹಣ್ಣಿನ ಬಣ್ಣದ ಶರ್ಟ್ ಅನ್ನು ಧರಿಸಿದ್ದಾನೆ ಮತ್ --

ಈ ಚಿತ್ರದಲ್ಲಿ ಒಂದು ಕಟ್ಟಡ ಇದೆ ಅದರಲ್ಲಿ ತುಂಬಾ ರೂಮ್ ಗಳು ಕೂಡ ಇವೆ.

ಈ ಚಿತ್ರದಲ್ಲಿ ಒಂದು ಬಸ್ ಇದೆ ಆ ಬಸ್ಸಿನ ಬಣ್ಣ --

ಬಿಳಿಯದಾಗಿದೆ ಅದರ ಮೇಲೆ ತುಂಬಾ ಜನರು ಕುಳಿತಿದ್ದಾರೆ ಒಬ ಹುಡುಗ --

ರೂಮ್ ಇದೆ. ಆ ರೂಮ್ ಇನ ಒಳಗೇ ಒಂದು ಹಸಿರು ಬಣ್ಣದ --

ಇಲ್ಲಿ ದೊಡ್ಡ ಸಮುದ್ರ ಇದೆ ಬ್ ಮತ್ತೆ ಇಲ್ಲಿ ಬಿಳಿಯ ಬಣ್ಣದ ಅಲೆಗಳು ಕೂಡ ಕಾಣುತ್ತಾಯಿದೆ.

ಇಬ್ಬರು ಹುಡುಗರು ಹಳದಿ ಮತ್ತು ಬಿಳಿ ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿದ್ದಾರೆ.

ಅದ್ ಅಲ್ಲಿ ಒಂದು ಗೇಟ್ ಕೂಡ ಇದೆ ಅದರ ಮುಂದೆ ಒಂದು --

ಇಲ್ಲಿ ಬಿಳಿ ಬಣ್ಣದ ಕಾರ್ ಇದೆ ಅದರ ಮುಂದೆ ತುಂಬಾ ಹುಡುಗರು ನಿಂತಿದ್ದಾರೆ.

ಒಬ್ಬ ಪುರುಷ ಕಣ್ಣಿಗೆ ಕನ್ನಡಕವನ್ನು ಧರಿಸಿ ನಿಂತಿದ್ದಾನೆ.

ಈ ಚಿತ್ರದಲ್ಲ್ಲಿ ಒಂದು ಅಂಗಡಿ ಇದೆ. ಅಂಗಡಿಯಾ ಮೇಲೆ ಒಂದು ಬೋರ್ಡ್ ಇದೆ.

ಆ ಕೊಳದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ ಆ ಕೊಳದ ಹಿಂದೆ ದೊಡ್ಡ ದೊಡ್ಡ --

ಅಲ್ಲಿ ತುಂಬಾ ತರದ ಬ್ಯಾಗ್ ಗಳು ಇವೆ ಮತ್ತು ಚೇರ್ ಗಳು ಇವೆ.

ಹೂವಿನಿಂದ ಅಲಂಕರಿಸಿದ್ದಾರೆ ಇಲ್ಲಿ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣ ಹೂವುಗಳಿವೆ.

ಇಲ್ಲಿ ಒಂದು ಹುಡುಗ ಮತ್ತು ಹುಡುಗಿಯ ಗೊಂಬೆಯನ್ನು ಆಚೆ ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ಹುಡುಗರು ಇದ್ದಾರೇ ಈ ಹುಡುಗರು ನೀಲಿ ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿದ್ದಾರೆ.

ಕೆಂಪು ಬಣ್ಣದ ಶರ್ಟ್ ಅನ್ನು ಧರಿಸಿ ನಿಂತಿದ್ದಾನೆ ಒಬ್ಬ ಕೈಯಲ್ಲಿ --